ಇದು ಒಂದು ರೈಲ್ವೆ ಸ್ಟೇಷನ್ ನ ರೀತಿ ಕಾಣಿಸುತ್ತಿದೆ ಹಾಗು ಇಲ್ಲಿ ಜನರು ಇತ್ತ ಕಡೆ ನಡೆದುಕೊಂಡು ಬರುತ್ತಿರುವುದನ್ನು ನಾವು ನೋಡಬಹುದು.

ಹಾಗು ಅಹ್ ಸಿಹಿ ತಿಂಡಿಗಳನ್ನು ಆ ಗ್ಲಾಸ್ಸಿನ ಒಳಗಡೆ ಇಡಲಾಗಿದೆ .